ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಡಾಟಾ ಮೆನಿಪ್ಯುಲೇಶನ್ ನ ಬೇಸಿಕ್ ಗಳ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ನಲ್ಲಿ ನಾವು ಫಾರ್ಮುಲಾಗಳ ಬೇಸಿಕ್ ಗಳ ಬಗ್ಗೆ ಪರಿಚಯ
ಕಾಲಂಗಳನ್ನು ಜೋಡಿಸುವುದು
ಡಾಟಾ ವನ್ನು ಫಿಲ್ಟರ್ ಮಾಡುವುದು ಮುಂತಾದವುಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಬಳಸುತ್ತೇವೆ ಮತ್ತು ಲಿಬ್ರೆ ಆಫೀಸ್ ಸೂಟ್ ನ ಆವೃತ್ತಿ 334
ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಬೇಸಿಕ್ ಫಾರ್ಮುಲಾಗಳನ್ನು ಕಲಿಯುವುದರ ಮೂಲಕ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ
ಫಾರ್ಮುಲಾಗಳೆಂದರೆ ಸಂಖ್ಯೆಗಳನ್ನು ಮತ್ತು ವೇರಿಯೇಬಲ್ ಗಳನ್ನು ಬಳಸಿಕೊಂಡು ಫಲಿತಾಂಶವನ್ನು ಕೊಡುವ ಸಮೀಕರಣಗಳು
ಸ್ಪ್ರೆಡ್ ಶೀಟ್ ನಲ್ಲಿ ವೇರಿಯೇಬಲ್ ಆಗಿರುವುದು ಎಂದರೆ ಸೆಲ್ ಲೊಕೇಶನ್
ಅದು ಸಮೀಕರಣಕ್ಕೆ ಬೇಕಾದ ಡಾಟಾವನ್ನು ಹಿಡಿದಿಟ್ಟುಕೊಂಡಿರುತ್ತದೆ
ಇಲ್ಲಿ ಮಾಡಬಹುದಾದ ಮೂಲಭೂತ ಅಂಕಗಣಿತದ ಕಾರ್ಯಾಚರಣೆಗಳೆoದರೆ ಕೂಡಿಸುವುದು ಕಳೆಯುವುದು ಗುಣಿಸುವುದು ಹಾಗೂ ಭಾಗಿಸುವುದು
ಈಗ ಮೊದಲು ನಮ್ಮ personal finance trackerಒಡಿಎಸ್ ಫೈಲ್ ನ್ನು ಓಪನ್ ಮಾಡೋಣ
ನಮ್ಮ ಈ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ನಲ್ಲಿ ಕೋಸ್ಟ್ ಹೆಡಿಂಗ್ ನ ಕೆಳಗೆ ಕೊಟ್ಟಿರುವ ಎಲ್ಲಾ ಖರ್ಚುಗಳ ವಿವರಗಳನ್ನು ಹೇಗೆ ಸೇರಿಸುವುದು ಎಂದು ನೋಡೋಣ
ಈಗ ನಾವು ಮಿಸ್ಸೆಲೇನಿಯಸ್ ನ ಕೆಳಗೆ ಸುಮ್ ಟೋಟಲ್ ಎಂಬ ಇನ್ನೊಂದು ಹೆಡಿಂಗ್ ನ್ನು ಕೊಡೋಣ
ನಂತರ ಆ8 ಸೆಲ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು 7 ಎಂದು ಕ್ರಮ ಸಂಖ್ಯೆಯನ್ನು ಹಾಕೋಣ
ಈಗ ನಾವು ಸಿಎ8 ಸೆಲ್ ಮೇಲೆ ಕ್ಲಿಕ್ ಮಾಡೋಣ
ಅಲ್ಲಿ ನಾವು ಖರ್ಚುಗಳ ಒಟ್ಟು ಮೊತ್ತವನ್ನು ತೋರಿಸುತ್ತೇವೆ
ಎಲ್ಲಾ ಖರ್ಚುಗಳನ್ನು ಸೇರಿಸಲು ನಾವು ಇಸ್ ಇಕ್ವಾಲ್ ಟಿಒ ಸುಮ್ ಎಂದು ಟೈಪ್ ಮಾಡಬೇಕು ಮತ್ತು ಆವರಣದ ಒಳಗೆ ಕಾಲಂಗಳ ಸಾಲನ್ನು ಸೇರಿಸಬೇಕು
ಅದು ಸಿಎ3 ಕೊಲೊನ್ ಸಿಎ7 ಹೀಗಿರುತ್ತದೆ
ಈಗ ಕೀ ಬೋರ್ಡ್ ನಲ್ಲಿ ಎಂಟರ್ ಒತ್ತಿ
ಕೋಸ್ಟ್ ಕೆಳಗೆ ಎಲ್ಲಾ ಐಟಂ ಗಳು ಸೇರಿರುವುದನ್ನು ನೀವು ಕಾಣಬಹುದು
ಈಗ ನಾವು ಕ್ಯಾಲ್ಕ್ ನಲ್ಲಿ ಕಳೆಯುವುದು ಹೇಗೆ ಎಂದು ಕಲಿಯೋಣ
ನಮಗೆ ಹೌಸ್ ರೆಂಟ್ ನ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ನ ಖರ್ಚನ್ನು ಕಳೆಯಬೇಕಿದ್ದರೆ ಮತ್ತು ಅದನ್ನು ಆ9 ರೆಫೆರೆನ್ಸ್ ಇರುವ ಸೆಲ್ ನಲ್ಲಿ ತೋರಿಸಬೇಕೆಂದಿದ್ದರೆ ಮೊದಲು ಆ9 ಸೆಲ್ ಮೇಲೆ ಕ್ಲಿಕ್ ಮಾಡಿ
ಈಗ ಈ ಸೆಲ್ ನಲ್ಲಿ ಇಸ್ ಇಕ್ವಾಲ್ ಟಿಒ ಎಂದು ಟೈಪ್ ಮಾಡಿ ಮತ್ತು ಆವರಣದ ಒಳಗೆ ಸಂಬಂಧಪಟ್ಟ ಸೆಲ್ ರೆಫೆರೆನ್ಸ್ ಗಳನ್ನು ಟೈಪ್ ಮಾಡಿ
ಅದು ಸಿಎ3 ಮೈನಸ್ ಸಿಎ4 ಆಗಿರುತ್ತದೆ
ಈಗ ಕೀ ಬೋರ್ಡ್ ನಲ್ಲಿ ಎಂಟರ್ ಒತ್ತಿ
ಎರಡು ಸೆಲ್ ನಲ್ಲಿರುವ ಖರ್ಚುಗಳು ಕಳೆದು ಅದರ ಫಲಿತಾಂಶ ಸೆಲ್ ನಂಬರ್ ಆ9 ರಲ್ಲಿ ಕಾಣಿಸುವುದನ್ನು ನಾವು ನೋಡಬಹುದು
ಈಗ ನಾವು ಮಾಡಿದ ಬದಲಾವಣೆಗಳನ್ನು ಉಂಡೋ ಮಾಡೋಣ
ಅಂತೆಯೇ ಇದರಲ್ಲಿ ನಮಗೆ ಬೇರೆ ಬೇರೆ ಸೆಲ್ ಗಳಲ್ಲಿರುವ ಡಾಟಾವನ್ನು ಭಾಗಿಸಬಹುದು ಮತ್ತು ಗುಣಿಸಬಹುದು
ಸ್ಪ್ರೆಡ್ ಶೀಟ್ ನ ಇನ್ನೊಂದು ಮೂಲಭೂತವಾದ ಕಾರ್ಯವೇನೆಂದರೆ ಸಂಖ್ಯೆಗಳ ಅವೆರೇಜ್ ನ್ನು ಕಂಡುಹಿಡಿಯುವುದು
ಈಗ ನಾವು ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ
ಈಗ ನಾವು ಸುಮ್ ಟೋಟಲ್ ನ ಸ್ವಲ್ಪ ಕೆಳಗೆ ಅವೆರೇಜ್ ಎಂದು ಹೆಡಿಂಗ್ ಕೊಡೋಣ
ಇದರಲ್ಲಿ ನಮಗೆ ಒಟ್ಟು ಖರ್ಚಿನ ಸರಾಸರಿಯನ್ನು ತೋರಿಸಬೇಕಿದೆ
ಹಾಗಾಗಿ ಈಗ ನಾವು ಸಿಎ9 ಸೆಲ್ ನ ಮೇಲೆ ಕ್ಲಿಕ್ ಮಾಡೋಣ
ಈಗ ನಾವು ಆವರಣದ ಒಳಗೆ ಇಸ್ ಇಕ್ವಾಲ್ ಟಿಒ ಸರಾಸರಿ ಮತ್ತು ಕ್ರಯ ಎಂದು ಬರೆಯುತ್ತೇವೆ
ಕೀ ಬೋರ್ಡ್ ನಲ್ಲಿ ಎಂಟರ್ ಒತ್ತಿ
ಈಗ ಸೆಲ್ ನಲ್ಲಿ ಕೋಸ್ಟ್ ಕಾಲಂನ ಸರಾಸರಿ ಬಂದಿರುವುದನ್ನು ನೀವು ಕಾಣಬಹುದು
ಈಗ ನಾವು ಮಾಡಿದ ಬದಲಾವಣೆಗಳನ್ನು ಉಂಡೋ ಮಾಡೋಣ
ಅಂತೆಯೇ ನೀವು ಅಡ್ಡ ಸಾಲುಗಳಲ್ಲಿ ಇರುವ ಅಂಶಗಳ ಸರಾಸರಿಯನ್ನು ಕೂಡ ಕಂಡುಹಿಡಿಯಬಹುದು
ನಾವು ಫಾರ್ಮುಲಾಗಳ ಮತ್ತು ಒಪರೇಟರ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇನ್ನೂ ಮುಂಬರುವ ಟ್ಯುಟೋರಿಯಲ್ ನಲ್ಲಿ ಕಲಿಯುತ್ತೇವೆ
ಈಗ ನಾವು ಕ್ಯಾಲ್ಕ್ ನ ಸ್ಪ್ರೆಡ್ ಶೀಟ್ ನಲ್ಲಿ ಡಾಟಾವನ್ನು ಹೇಗೆ ಸೋರ್ಟ್ ಮಾಡುವುದು ಎಂದು ಕಲಿಯೋಣ
ಸಾರ್ಟಿಂಗ್ ಬಳಸಿ ಸೆಲ್ ಗಳನ್ನು ಶೀಟ್ ನಲ್ಲಿ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಜೋಡಿಸಬಹುದು
ಕ್ಯಾಲ್ಕ್ ನಲ್ಲಿ ನೀವು ಡಾಟಾ ವನ್ನು ಮೂರು ರೀತಿಯಲ್ಲಿ ಸಾರ್ಟ್ ಮಾಡಬಹುದು
ನೀವು ಒಂದು ನಿರ್ದಿಷ್ಟವಾದ ಐಟಂ ನ್ನು ಹುಡುಕುತ್ತಿರುವಾಗ ಇವುಗಳು ತುಂಬಾ ಉಪಯೋಗಕ್ಕೆ ಬರುತ್ತವೆ
ಈಗ ನಮಗೆ ಕೋಸ್ಟ್ಸ್ ಹೆಡಿಂಗ್ ನ ಅಡಿಯಿರುವ ಡಾಟಾವನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು ಎನ್ನಿ
ಹಾಗಾದರೆ ಜೋಡಿಸಬೇಕಾದ ಸೆಲ್ ಗಳನ್ನು ಮೊದಲು ಸೆಲೆಕ್ಟ್ ಮಾಡಬೇಕು
ಅದಕ್ಕೆ ಕೋಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು
ಈಗ ಲೆಫ್ಟ್ ಮೌಸ್ ಬಟನ್ ನ್ನು ಒತ್ತಿ ಹಿಡಿದು 2000 ಎಂದು ಬರೆದಿರುವ ಕೊನೆಯ ಸೆಲ್ ವರೆಗೂ ಎಳೆಯಿರಿ
ಇದು ನಾವು ಸಾರ್ಟ್ ಮಾಡಬೇಕಿರುವ ಕಾಲಂ ಅನ್ನು ಸೆಲೆಕ್ಟ್ ಮಾಡುತ್ತದೆ
ಈಗ ಮೆನ್ಯು ಬಾರ್ ನಲ್ಲಿ ಡಾಟಾ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಸೋರ್ಟ್ ನ್ನು ಕ್ಲಿಕ್ ಮಾಡಿ
ನಂತರ ಕರೆಂಟ್ ಸೆಲೆಕ್ಷನ್ ನ್ನು ಸೆಲೆಕ್ಟ್ ಮಾಡಿ
ಈಗ ಸೋರ್ಟ್ ಕ್ರೈಟೀರಿಯಾ ಮತ್ತು ಆಪ್ಷನ್ಸ್ ಟ್ಯಾಬ್ ಗಳಿರುವ ಒಂದು ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ
ಸೋರ್ಟ್ ಕ್ರೈಟೀರಿಯಾ ಟ್ಯಾಬ್ ನಲ್ಲಿ ಸೋರ್ಟ್ ಬೈ ಫೀಲ್ಡ್ ನಲ್ಲಿ ಕೋಸ್ಟ್ ನ್ನು ಸೆಲೆಕ್ಟ್ ಮಾಡಿ
ಕೋಸ್ಟ್ ಅನ್ನು ಏರಿಕಯ ಕ್ರಮದಲ್ಲಿ ಜೋಡಿಸಲು ಅಸೆಂಡಿಂಗ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಈಗ ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ಕಾಲಂ ಏರಿಕೆ ಕ್ರಮದಲ್ಲಿರುವುದನ್ನು ನೀವು ನೋಡಬಹುದು
ಹಾಗೆಯೇ ಇಳಿಕೆ ಕ್ರಮದಲ್ಲಿ ಜೋಡಿಸಲು ಡಿಸೆಂಡಿಂಗ್ ನ್ನು ಕ್ಲಿಕ್ ಮಾಡಿ ನಂತರ ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ನಾವು ಮಾಡಿದ ಬದಲಾವಣೆಗಳನ್ನು ಉಂಡೋ ಮಾಡೋಣ
ಎಲ್ಲಾ ಕಾಲಂ ಗಳನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿ ನಂತರ ಸಾರ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡುವುದರಿಂದ ಹೆಚ್ಚಿನ ಕಾಲಂ ಗಳನ್ನು ಒಟ್ಟಿಗೆ ಸಾರ್ಟ್ ಮಾಡಬಹುದು
ಈಗ ನಮಗೆ ಕ್ರಮ ಸಂಖ್ಯೆಯನ್ನೂ ಕೂಡ ಕಾಸ್ಟ್ ನಂತೆಯೇ ಸಾರ್ಟ್ ಮಾಡಬೇಕು ಎಂದುಕೊಳ್ಳಿ
ಹಾಗಾದರೆ ಮೇಲೆ ಮಾಡಿದಂತೆಯೇ ಮೊದಲು ಈ ಕಾಲಂಗಳನ್ನು ಸೆಲೆಕ್ಟ್ ಮಾಡಿ
ಈಗ ಮೆನ್ಯು ಬಾರ್ ನಲ್ಲಿ ಡಾಟಾ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಸೋರ್ಟ್ ನ್ನು ಕ್ಲಿಕ್ ಮಾಡಿ
ಈಗ ಕಾಣಿಸುವ ಡೈಲಾಗ್ ಬಾಕ್ಸ್ ನಲ್ಲಿ ಸೋರ್ಟ್ ಬೈ ಫೀಲ್ಡ್ ನಲ್ಲಿ ಕೋಸ್ಟ್ ನ್ನು ಸೆಲೆಕ್ಟ್ ಮಾಡಿ
ಇನ್ನು ಥೆನ್ ಬೈ ಫೀಲ್ಡ್ ನಲ್ಲಿ ಎಸ್ಎನ್ ಸೆಲೆಕ್ಟ್ ಮಾಡಿ
ಅವುಗಳ ಬಳಿ ಇರುವ ಎರಡೂ ಆಯ್ಕೆಗಳಲ್ಲಿ ಡಿಸೆಂಡಿಂಗ್ ನ್ನು ಕ್ಲಿಕ್ ಮಾಡಿ ನಂತರ ಒಕ್ ಕ್ಲಿಕ್ ಮಾಡಿ
ಈಗ ಎರಡೂ ಹೆಡಿಂಗ್ ಗಳೂ ಇಳಿಕೆ ಕ್ರಮದಲ್ಲಿರುವುದನ್ನು ನೀವು ಕಾಣಬಹುದು
ಈಗ ನಾವು ಮಾಡಿದ ಬದಲಾವಣೆಗಳನ್ನು ಉಂಡೋ ಮಾಡೋಣ
ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ನಲ್ಲಿ ಹೇಗೆ ಡಾಟಾ ವನ್ನು ಫಿಲ್ಟರ್ ಮಾಡುವುದು ಎಂದು ತಿಳಿಯೋಣ
ಫಿಲ್ಟರ್ ಎಂದರೆ ಕಂಡೀಶನ್ ಗಳ ಒಂದು ಲಿಸ್ಟ್ ಆಗಿದೆ
ಪ್ರತೀ ಎಂಟ್ರಿಯು ಇದನ್ನು ತಲುಪಿದ ಮೇಲೆಯೇ ಡಿಸ್ಪ್ಲೇ ಆಗಬೇಕು
ಸ್ಪ್ರೆಡ್ ಶೀಟ್ ನಲ್ಲಿ ಫಿಲ್ಟರ್ ನ್ನು ಹಾಕಲು ಈಗ ನಾವು ಇಟೆಮ್ ಹೆಸರಿನ ಸೆಲ್ ನ್ನು ಕ್ಲಿಕ್ ಮಾಡೋಣ
ಈಗ ಮೆನ್ಯು ಬಾರ್ ನಲ್ಲಿ ಡಾಟಾ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಫಿಲ್ಟರ್ ನ್ನು ಕ್ಲಿಕ್ ಮಾಡಿ
ಈಗ ಪಾಪ್ ಅಪ್ ಮೆನ್ಯುವಲ್ಲಿ ಆಟೋಫಿಲ್ಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ
ಈಗ ಹೆಡಿಂಗ್ ನ ಮೇಲೆ ಒಂದು ಬಾಣದ ಗುರುತು ಗೋಚರಿಸುವುದನ್ನು ನೀವು ಗಮನಿಸಬಹುದು
ಈಗ ಇಟೆಮ್ ಹೆಸರಿನ ಸೆಲ್ ಮೇಲಿನ ಡೌನ್ ಏರೋ ಅನ್ನು ಕ್ಲಿಕ್ ಮಾಡಿ
ಈಗ ಒಂದು ವೇಳೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಗೆ ಸಂಬಂಧಪಟ್ಟ ಡಾಟಾವನ್ನು ಮಾತ್ರ ತೋರಿಸಬೇಕು ಎಂದುಕೊಳ್ಳಿ
ಹಾಗಾದರೆ ಎಲೆಕ್ಟ್ರಿಸಿಟಿ ಬಿಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಈಗ ಶೀಟ್ ನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಗೆ ಸಂಬಂಧಿಸಿದ ಡಾಟಾ ಮಾತ್ರ ಡಿಸ್ಪ್ಲೇ ಆಗಿರುವುದನ್ನು ನೀವು ಕಾಣಬಹುದು
ಉಳಿದ ಆಯ್ಕೆಗಳು ಶೋಧಿಸಿ ಹೋಗುತ್ತವೆ
ಈಗ ಎಲ್ಲಾ ಡಾಟಾಗಳನ್ನು ನೋಡಲು ಪುನಃ ಇಟೆಮ್ ಹೆಸರಿನ ಸೆಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಮೇಲೆ ಕ್ಲಿಕ್ ಮಾಡಿ
ಈಗ ನಮಗೆ ನಾವು ಮೊದಲು ಬರೆದ ಎಲ್ಲಾ ಡಾಟಾಗಳನ್ನು ನೋಡಲು ಸಾಧ್ಯವಿದೆ
ಆಟೋಫಿಲ್ಟರ್ ನ್ನು ಹೊರತುಪಡಿಸಿ ಸ್ಟ್ಯಾಂಡರ್ಡ್ ಫಿಲ್ಟರ್ ಮತ್ತು ಅಡ್ವಾನ್ಸ್ಡ್ ಫಿಲ್ಟರ್ ಎಂಬ ಇನ್ನೆರಡು ಫಿಲ್ಟರ್ ಗಳ ಆಯ್ಕೆಗಳಿವೆ
ಅವುಗಳನ್ನು ಈ ಸರಣಿಯ ಮುಂದಿನ ಹಂತಗಳಲ್ಲಿ ಕಲಿಯುತ್ತೇವೆ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಫಾರ್ಮುಲಾಗಳ ಬೇಸಿಕ್ ಗಳ ಬಗ್ಗೆ ಪರಿಚಯ
ಕಾಲಂಗಳಿಗನುಗುಣವಾಗಿ ಸಾರ್ಟ್ ಮಾಡುವುದು
ಡಾಟಾವನ್ನು ಫಿಲ್ಟರ್ ಮಾಡುವ ಬಗ್ಗೆ ಇತ್ಯಾದಿ
ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋವನ್ನು ನೋಡಿ
ಅದು ಈ ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಕೊಡುತ್ತದೆ
ನಿಮಗೆ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲವಾದಲ್ಲಿ ಈ ವೀಡಿಯೋನ್ನು ಡೌನ್ ಲೋಡ್ ಮಾಡಿ ವೀಕ್ಷಿಸಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಉದಯ ಮತ್ತು ಪ್ರವಾಚಕ ವಾಸುದೇವ ಐಐಟಿ
ಧನ್ಯವಾದಗಳು